ಹಾಗೆ ಈ ಕೊಂಬೆಯ ಸುತ್ತಲೂ ಕಬ್ಬಿಣದ ಕಾಂಪೌಂಡ್ ಅಳವಡಿಸಿದ್ದನ್ನು ನೋಡಬಹುದು.

ಹಾಗೆಯೇ ಈ ನದಿಯ ದಂಡೆಯ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳು ಇರುವುದನ್ನು ನಾವು ಕಾಣಬಹುದು.

ಹಾಗೆ ಕಲ್ಲಿನ ಕಂಬದಿಂದ ಗೇಟನ್ನು ಅಳವಡಿಸಿರುವುದು ಕಂಪೌಂಡನ್ನು ಕಟ್ಟಿರುವುದನ್ನು ದೂರದಲ್ಲಿ ಕಾಣಬಹುದು ಇದು ನೋಡಲು--

ಹಾಗೆ ಪಕ್ಕದಲ್ಲಿ ಒಂದು ಸಿ_ಸಿ_ಟಿ_ವಿ ಪೋರ್ಟೇಜ್ ಅಳವಡಿಸಿದ್ದಾರೆ ಎಂದು ಹೇಳಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಹಾಗೆ ಒಬ್ಬ ವ್ಯಕ್ತಿ ಬ್ಯಾಗ್ ಹಾಕಿಕೊಂಡು ಹೆಲ್ಮೆಟ್ ಹಾಕಿಕೊಂಡು ನಡೆದುಕೊಂಡು ಬರುವ ದೃಶ್ಯವನ್ನು ನಾವು ಕಾಣಬಹುದು ಹಾಗೆ ಹಲವಾರು ರೀತಿಯಾದ ಬಸ್ ಗಳು ನಿಂತಿರುವುದನ್ನು ಇಲ್ಲಿ ನೋಡಬಹುದು.

ಹಾಗೆ ಇದರಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನ್ನು ನಾವು ಕಾಣಬಹುದು ಹಾಗೆ ಇವರ ಸುತ್ತಲೂ ಕಾಂಪೌಂಡಿನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ನೋಡಬಹುದು.

ರಲ್ಲಿ ಇಬ್ಬರು ರೀತಿಯಾದ ವ್ಯಕ್ತಿಗಳು ಕುಂತಿರುದನ್ನು ನಾವು ಕಾಣಬಹುದು.

ಹಾಗೇ ಒಂದು ಗುಡ್ಡದ ಮೇಲೆ ಕೇಸರಿ ಬಣ್ಣದ ಬಾವುಟವನ್ನು ಹಾರಿಸಿರುವುದನ್ನು ನಾವು ಕಾಣಬಹುದು.

ಹಾಗೂ ಕಬ್ಬಿಣದ ಡ್ರಿಲ್ ಗಳನ್ನು ಕಂಬಗಳನ್ನು ಕಾಣಬಹುದು.

ಮತ್ತು ಇದು ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.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

ಹಾಗೆ ಸ್ವಾಗತ ಎಂಬ ಮೆನ್ಸ್ ಪಾರ್ಲರ್ ನ ದೊಡ್ಡದಾದ ಬೋರ್ಡಿ ನ ಮೇಲೆ ಒಂದು ವ್ಯಕ್ತಿಯ ಚಿತ್ರಿಕರಣವನ್ನು ಕಾಣಬಹುದು.